ಈ ಚಿತ್ರಣದಲ್ಲಿ ನಾವು ಒಬ್ಬ ವ್ಯಕ್ತಿಯು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಚಿತ್ರವನ್ನು ನಾವು ಕಾಣಬಹುದು ಅರೋಗ್ಯ ಎನ್ನುವುದು ಎಲ್ಲರಿಗೂ ತುಂಬಾ ಮುಖ್ಯ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತದೆ.

ಅನಾರೋಗ್ಯದಿಂದ್ದಿದಾಗ ಸರಿಯಾದ ಚಿಕಿತ್ಸೆಯನ್ನು ಪಡೆಯುವದರ ಮೂಲಕ ತುಂಬಾ ಆರೊಗ್ಯವನ್ನು ಅಬಿವೃದ್ದಿಗೊಳಿಸಬಹುದು .

ಅವರು ತಮ್ಮ ಹಣವನ್ನು ವಿಥ್ಡ್ರಾ ಮಾಡಿಕೊಳ್ಳಲು ನಿಂತಿದ್ದಾರೆ. ಹಾಗೂ ಇಲ್ಲಿ ಒಬ್ಬರು ಪೊಲೀಸ್ ಕೂಡ ಇದ್ದಾರೆ.

ಹಾಗು ಇಲ್ಲಿ ಎಸ್ ಬಿ ಐ ಬ್ಯಾಂಕಿನ ಒಂದು ಫಲಕವು ಕೂಡ ಕೂಡ ಕಾಣುತ್ತಿದ್ದೆ ಹಾಗೂ ಇದು ಒಂದು ಹಳೆಯ ಕಾಲದ ಊರಿನ ಚಿತ್ರವಾಗಿದೆ.

ಈ ಚಿತ್ರಣದಲ್ಲಿ ನಾವು ಒಂದು ಗುಡ್ಡ ಅಥವಾ ಬೆಟ್ಟಡಾ ಚಿತ್ರವನ್ನು ಕಾಣಬಹುದಾಗಿತ್ತು. ಆ ಗುಡ್ಡಕ್ಕೆ ರಸ್ತೆ ಕೂಡ ಇದೆ. ಗುಡ್ಡಗಳಲ್ಲಿ ಹೆಚ್ಚಿನ ಕಲ್ಲು ಬಂಡೆಗಳು ಹಾಗು ಸಣ್ಣ ಪುಟ್ಟ ಗಿಡಗಳು ಕೂಡ ಬೆಳೆದಕೊಂಡಿವೆ.

ಈ ಚಿತ್ರಣವು ಒಂದು ಮೈನಿಂಗ್ ಮಾಡುತ್ತಿರುವ ಚಿತ್ರಣದ ರೀತಿಯಲ್ಲಿ ಕಾಣುತ್ತಿದೆ ಮಣ್ಣು ಅಥವಾ ಮರಳನ್ನು ತೆಗೆಯುವ ಜೆಸಿಪಿ ಇಲ್ಲಿ ಕಾಣುತ್ತದೆ .

ಹಾಗು ಅನೇಕ ಕಬ್ಬಿಣದ ಸರಳುಗಳು ಅಥವಾ ಉಪಕರಣಗಳು ಕುಡ ಇದೆ .

ಹಾಗು ಇದಕ್ಕೆ ಅನೇಕ ಮೆಟ್ಟಡ ಮೆಟ್ಟಿಲುಗಳು ಇವೆ ಹಾಗು ಇಬ್ಬರು ಯುವಕರು ಕೂಡ ಇದನ್ನ ಹತ್ತುತಿದ್ದಾರೆ.

ಇಲ್ಲಿ ನಮಗೆ ಬೇಕಾದ ಎಲ್ಲ ಪದಾರ್ಥಗಳು ದವಸ ಧಾನ್ಯಗಳು ತರಕರಿಗಳು ಹಾಗು ಗೃಹ ಗೃಹು ಗೃಹ ಉಪಯೊಗ ವಸ್ತುಗಳು ಕುಡ ಅತಿ ಸುಲಬ ಬೆಲೆಯಲ್ಲಿ --

ಈ ಚಿತ್ರಣದಲ್ಲಿ ನಾವು ಕೈ ಮಗ್ಗ ತಯಾರಿಸುತ್ತಿರುವ ಚಿತ್ರವನ್ನು ಚಿತ್ರಣವನ್ನು ಕಾಣಬಹುದಾಗಿದೆ. ವೈಚಿತ್ ಮಕಗಳ ವಸ್ತ್ ವಸ್ತ್ರವನ್ನು ನೇರವಾಗಿ ವಿದ್ಯುತ್ತ್ ನಿಂದ ಖರೀದಿಸಿ --

ಈ ಚಿತ್ರಣದಲ್ಲಿ ನಾವು ಒಂದು ಮೈಕ್‌ಸೆಟ್‌ ಅಥವಾ ಸಂಗೀತ ಉಪಕರಣಗಳನ್ನು ಕಾಣಬಹುದಾಗಿದ್ದು ಇದು ಯಾವುದೋ ಒಂದು ಪಟ್ಟಣದ ರಸ್ತೆ ಬದಿಯಲ್ಲಿ ನಿಂತಿದೆ ಹಾಗೂ--

ಈ ಒಂದು ಚಿತ್ರಣದಲ್ಲಿ ನಾವು ಯಾವುದೋ ಒಂದು ಸ್ಕೂಲ್‌ ನ ಅಥವಾ ಇನ್ಸ್ಟಿಟೂಟ್ನ್‌ ನ ವಾರ್ಷಿಕ ಸಮಾರಂಭದಲ್ಲಿ ಮಕ್ಕಳು--